ಹೌದು ಮತ್ತು ಹಸಿರು ಬಣ್ಣದ ಪರದೆಗಳಿಂದ ನಿರ್ಮಿಸಿರುವ ಅಲಂಕಾರವನ್ನು ನಾವು ಇಲ್ಲಿ ಕಾಣಬಹುದು .

ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಥವಾ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಹೋಗಲು ಈ ಆಟೋಗಳು ತುಂಬಾ ಸಹಾಯಕರಿಯಾಗಿದೆ ಆಟೊ ಗಳಲ್ಲಿ ನಾವ ಹೆಚ್ಚುವ --

ನದಿ ಇರುವುದರಿಂದ ಜನರು ನದಿ ಇರುವುದರಿಂದ ಜನರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚಾರ ಮಾಡಲು ಆಗಲು ಎಂದು ಈ ನದಿಯ ಮೇಲೆ ಬ್ರಿಜ್ ಅನ್ನು ನಿರ್ಮಿಸಲಾಗಿದೆ ಅಂದ್ರೆ ಸೇತುವೆಯನ್ನು ನಿರ್ಮಿಸಲಾಗಿದೆ .

ಸೀರೆ ಭಾರತೀಯರ ಸಂಪ್ರದಾಯಿಕ ಉಡುಗೆಗಳ್ಳಲಿ ಸೀರೆ ತುಂಬಾ ಮುಖ್ಯವಾದದ್ದು.

ಬಾಲ್ ಬ್ಯಾಟ್ ಶಟಲ್ದಿ ಕೊಕ್ನ ಮತ್ತು ದಿನ ನಿತ್ಯದ ಯುನಿಫಾರ್ಮ್ಗಳನ್ನು ಇಲ್ಲಿ ಜೋಡಿಸಲಾಗಿದೆ .

ಮಷೀನ್ನನ್ನು ಬಳಸಿಕೊಂಡು ತಮ್ಮ ಖಾತೆಯಲ್ಲಿಇರುವ ಹಣವನ್ನು ಪಡೆಯುತ್ತಾರೆ.

ತಮ್ಮ ದೇಹವನ್ನು ದಂಡಿಸಿಕೊಳ್ಳುತ್ತಾರೆ ದಂಡಿಸಿಕೊಳ್ಳುವುದರಿಂದ ಅವರು ಏಕಾಗ್ರತೆ ಇಂದ ಇರಬಹುದು.

ಜನರು ಇವುಗಲ್ಲನು ಖರೀದಿ ಮಾಡಿಕೊಂದು ಬಂದು ಈವಾಗಳಿಂದ ಆಹಾರ ವನ್ನಾ ತಯಾರಿಸಿಕೊಂಡು ತಿನ್ನುತ್ತಾರೆ.

ಮೋತಿಚೂರ್ ಲಡ್ಡು ಕೇಕ್ ಜಾಮೂನ್ ಐಸ್ ಕೇಕ್ ದೋಕ್ಲ ಎಲ್ಲವನ್ನು ಇಲ್ಲಿ ಇಟ್ಟಿದ್ದ --